ವಯಸ್ಸು ಆದರಿಗೆ ವಾಕಿಂಗ್ ಮಕ್ಕಳನ್ನು ಕರ್ಕೊಂಡು ಆಟ ಆಡೋಕ್ಕೆ ಹೋಗಾಕ್ಕ --

ಮಗಂದು ಏನ್ ಹೆಸರು ಅಂತಾನೆ ಡಿಫ್ರೆನ್ಸ್ ಗೊತಿರೋಲ್ಲ.

ಈತರ ಬಂದ್ರೆ ಮಕ್ಕಳಿಗೆ ಆಟ ಸಾಮಾನು ಅವು ಜೀವಕ್ಕೆ ಅಪಾಯ ತರುವಂತ ಆಟ ಸಾಮಾನುಗಳು ಆಗ್ಯಾವ.

ಈ ಪ್ಲಾಸ್ಟಿಕು ರಬ್ಬರ್ ಬಂದು ಬೊಂಬೆ --

ಈ ನಡ್ಕೊಂತ ಹೋಗೋರಿಗೆ ಎಲ್ಲ ಜನ ಸಾಮಾನ್ಯರಿಗೆ ಅವು --

ಕಣ್ಣಿಗೆ ಕಣ್ಣ್ ತ್ಸವ ಆಹ್ಹ್ ತುಂಬಾ ಚೆನ್ನಾಗಿ ಇರ್ತಾತ್ತ ನೋಡಕ್ಕ ಜಿಂಕೆಗಳು ಬಹಳಷ್ಟು ಇದಾವು ತಾಯಿ ಊರ್ ಕಡೆ --

ಕೆರೆ ಹತ್ರ ಮಾಡೋದು ಅದು ಆನಾರೋಗ್ಯಕ್ಕೆ ತುತ್ತಾಗ್ತಾತ್ತೆ ಆಹ್ಹ್ಹ್ ಹಾಂಗಾಗಿ ಅದು ಒಳ್ಳೇದು ಅಲ್ಲ.

ಹಾಂಗಾಗಿ ಅವು ಎಷ್ಟು ನೂರು ವರ್ಷ ನೂರು ಐವತು ವರ್ಷ ಆದ್ರೂನು ಇನ್ನ ಹಂಗೆ ಇದಾವೆ .

ಇವಾಗ್ ಇಲ್ಲ ವೀಕ್ಲಿ ಏನಾದರು ಮಕ್ಕಳು ಸಿಕ್ದಾಗ ಎಂದ್ರೆ ಬಾ ನಿನಗೆ ಏನಾದರು ಗೊಂಬೆ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ --

ಸೈಕನಾ ಲ್ ಬರ್ತಿದ್ವು ಆಹ್ಹ್ ಹಾರ್ನ್ ಹೊಡ್ಕೊಂಡ್ತಾ ಪುಯಿ ಪುಯಿ ಅಂತ ಹೇಳಿ--

ದೂರ ದೂರ ಪ್ಲೇಸ್ ಗೆ ಹೋಗ್ಬೇಕು ಅಂದ್ರೆ ಬಸ್ ನಲ್ಲಿ ಕೂತು ಹೋಗಕ್ಕೆ ಆಗೋಲ್ಲ ಟ್ರೈನ್ ಎಷ್ಟ್ ಅನುಕೂಲ ಐತ್ತೆ ಅಂದ್ರೆ--